ಕಾಣಬಹುದು ಹಾಗೂ ಅಲ್ಲಿ ಲೈಟಿಂಗ್ಸ್ ಗಳನ್ನು ಕೂಡ ಕಾಣಬಹುದು.

ಹಾಗು ಅಲ್ಲಿ ಸಾಕಷ್ಟು ಫ್ಯಾನ್ ಗಳನ್ನು ಕೂಡ ಕಾಣಬಹುದು ಅಲ್ಲಿ ಸಾಕಷ್ಟು ಜನರಿದ್ದಾರೆ.

ಅಲ್ಲಿ ಸಾಕಷ್ಟು ಆಟ ಆಡುವ ವಸ್ತುಗಳನ್ನು--

ಅದರ ಮೇಲೆ ಒಬ್ಬ ಹುಡುಗ ಕುಳಿತುಕೊಂಡಿದ್ದಾನೆ.

ಅದರ ಸುತ್ತಮುತ್ತಲು ಗಿಡಮರಗಳನ್ನು ಕಾಣಬಹುದು ಅದರ ಪಕ್ಕದಲ್ಲಿ ಒಂದು ದಟ್ಟವಾದ ರಸ್ತೆ ಇದೆ.

ಹಾಗು ಅದರ ಪಕ್ಕದಲ್ಲಿ ಬಿಲ್ಲನ್ನು ಕೂಡ ಇಟ್ಟಿದ್ದಾರೆ.

ಹಾಗು ಅಲ್ಲಿ ಒಂದು ಪ್ಲಸ್ ಸಿಂಬಲ್ ನ್ನು ಕೂಡ ಕಾಣಬಹುದು.

ಹಾಗು ಅಲ್ಲಿ ದೇವರ ಫೋಟೋ ಇದೆ.

ಹಾಗು ಅಲ್ಲಿ ಒಂದು ಫೈಯರ್ ಎಕ್ಸ್ ತಿಂಗ್ಶರ್ ಅನ್ನು ಕೂಡ ಕಾಣಬಹುದು ಅಲ್ಲಿ ಸಾಕಷ್ಟು ಜನರಿದ್ದಾರೆ.

ಹಾಗು ಅಲ್ಲಿ ಸಾಕಷ್ಟು ಅಂಗಡಿಗಳನ್ನು ಕೂಡ--

ಹಾಗು ರಸ್ತೆಯ ಮೇಲೆ ವಾಹನಗಳನ್ನು ಕಾಣಬಹುದು.

ಹಾಗೂ ಅದರ ಸುತ್ತಮುತ್ತಲು ಕಟ್ಟಡಗಳನ್ನು ಕೂಡ ಕಾಣಬಹುದು.

ಹಾಗು ಅಲ್ಲಿ ಎ_ಸಿ ಯನ್ನು ಕೂಡ ಕಾಣಬಹುದು.

ಸಾಕಷ್ಟು ಲೈಟ್ ಹಾಗು ಫ್ಯಾನ್ ಅನ್ನು ಕಾಣಬಹುದು.